ಇಲ್ಲಿ ಒಂದು ಹಳ್ಳಿಯ ಜನರು ಬಂದು ಕೆರೆಯ ಮುಂಭಾಗದಲ್ಲಿ ಕುಳಿತು ಯಾವುದೋ ಆಚರಣೆಯನ್ನು ಮಾಡುತ್ತಿರುವುದನ್ನು ನಾವು ಕಾಣಬಹುದು.

ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಸೇರಿ ಯಾವುದೋ ಪೂಜೆಯನ್ನು ಆಚರಿಸುತ್ತಿದ್ದಾರೆ.

ಆ ಕೋಣೆಯಲ್ಲಿ ಒಂದು ಮಂಚವಿದ್ದು ಮಂಚದ ಮೇಲೆ ಹಾಸಿಗೆ ಮತ್ತು ನಾಲ್ಕು ದಿಂಬಗಳು ಇದ್ದು ಎಲ್ಲವೂ ಬಿಳಿ ಬಣ್ಣದಾಗಿದೆ.

ಚರ್ಚ್ ನ ಮುಂದೆ ವೇದಿಕೆ ಮೇಲೆ ಒಬ್ಬ ಮಹಿಳೆ ನಿಂತು ಇಡೀ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ.

ಇಲ್ಲಿ ಕೆ_ಎಫ್ _ಸಿ ಯ ಅಡ್ವಟೈಸ್ಮೆಂಟ್ ಕೂಡ ನಮಗೆ ಕಾಣಿಸುತ್ತಿದೆ.

ಎಂ_ಸಿ ಸ್ಪೈಸಿ ಎಂಬ ತಿನಿಸಿನ ಅಡ್ವರ್ಟೈಸ್ಮೆಂಟ್ ಕೂಡ ನಮಗೆ ಕಾಣಿಸುತ್ತಿದೆ.

ಈ ಕಟ್ಟಡದ ಪ್ರತಿ ಗೋಡೆ ಮೇಲು ಕೆಲವು ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಾರರ ಭಾವಚಿತ್ರವನ್ನು ನಾವು ಗಮನಿಸಬಹುದಾದದ್ದು.

ಇಲ್ಲಿ ಒಂದು ಸಿಟಿ ಯ ಜನಜಂಗುಳಿ ಇರುವ ಪ್ರದೇಶವನ್ನು ನಾವು ಕಾಣಬಹುದು.

ಇಲ್ಲಿ ಜನರು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರದ ವಾಹನಗಳಲ್ಲಿ ಓಡಾಡುತ್ತಿದ್ದಾರೆ.

ಇದು ಬೆಂಗಳೂರಿನ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದ ದೃಶ್ಯ.

ಮುಲ್ಲಂಗಿ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಹೀಗೆ ಮುಂತಾದ ಹಲವಾರು ತರಕಾರಿಗಳನ್ನು ನಾವು ಇಲ್ಲಿ ಕಾಣಬಹುದು.

ಎದುರು ಬದುರಾಗಿ ನಿಂತಿರುವ ಎರಡು ಬಹುಮಾಡಿಗಳ ಮಳಿಗೆಗಳನ್ನು ನೋಡಬಹುದು.

ಇಲ್ಲಿ ನಾವು ಒಂದು ಸಿಟಿ ಯ ವಾತಾವರಣವನ್ನು--

ಹಾಗೂ ಸುತ್ತ ಜನರ ಓಡಾಟವನ್ನು ನಾವು ಗಮನಿಸಬಹುದು.

ಕಾರ್ ನ ಬಣ್ಣವೂ ಕರಿ ಆಗಿದ್ದು ಕಾರ್ ಸ ಹೊಸದಾಗಿ ಖರೀದಿಸಿದಂತಿದೆ.

ಈ ಜಿಮ್ ನಲ್ಲಿ ನಾವು ಉಪಯೋಗಿಸುವ ಎಲ್ಲಾ ತರಹದ ಎಕ್ವಿಪ್ಮೆಂಟ್ ಗಳನ್ನು ನಾವು ಇಲ್ಲಿ ಕಾಣಬಹುದು.

ಮದುವೆ ಮಂಟಪದಲ್ಲಿ ವಧುವರರಿಗೆ ಬಂಧು ಬಾಂಧವರಿಗೆ ಸ್ವಾಗತ ಕೋರಲು ಪುಷ್ಪಗಳಿಂದ ಸಿಂಗಾರಗೊಳಿಸಿದ್ದಾರೆ.

ಇದೊಂದು ಗ್ರಂಥಾಲಯ ಚಿತ್ರದಂತೆ ಕಾಣಿಸುತ್ತಿದೆ.

ಅವರ ಭಕ್ತಿಯನ್ನು ನಾವು ಇಲ್ಲಿ ಕಾಣಬಹುದು.

ಗ್ಯಾರೇಜ್ ನ ಬಳಿ ಯಮಹಾ ಬೈಕ್ ಒಂದೆರಡು ನಿಂತಿದೆ.

ಇಲ್ಲಿ ನಾವು ಒಂದು ಕಾಲೇಜ್ ಅನ್ನು ನೋಡುತ್ತಿದ್ದೇವೆ ಕಾಲ್--

ಹಾಗು ಕೆಳಭಾಗದಲ್ಲಿ ಯೂನಿಯನ್ ಬ್ಯಾಂಕ್ ಸಹ ಇದೆ.

ಈ ಕಾಲೇಜ್ ಮುಂಭಾಗದ ರಸ್ತೆ ಬಹಳ ವಿಶಾಲವಾಗಿದ್ದು ಯಾವುದೇ ಸದ್ದು ಗದ್ದಲಗಳಿಲ್ಲದೆ ಪ್ರಶಾಂತವಾಗಿದೆ.

ಇದು ಒಂದು ಜಿಮ್ನ ಚಿತ್ರವಾಗಿದ್ದು ಇಬ್ಬರು ಹುಡುಗರು ಏನನ್ನು ಚರ್ಚಿಸುತ್ತಿದ್ದಾರೆ.

ಮಸೀದಿಯು ತುಂಬ ಪ್ರಶಾಂತವಾಗಿ ಇರುವಂತೆ ಕಾಣಿಸುತ್ತಿದೆ.